ಸಾರ್ವಜನಿಕರ ಶೌಚಾಲಯ ಬಸ್ ಸ್ಟ್ಯಾಂಡ್ ನಲ್ಲಿ ಆಗ್ಲಿ ಬೇರೆ ಯ ಯಾವ ಕಡೆ ಇದ್ರೂ ಒಳ್ಳೇದು.

ಅದೇ ಮಕ್ಕಳಿಗೂ ಕೊಡ್ಸಿದು ನಾನು ತಗೊಂಡಿದೆ ತುಂಬಾ ತಗೊಂಡು ಬಂದಿದ್ವು ವಾಟ್ಸ್ --

ಮೊನ್ನೇ ನಮ್ ನಾಯಿಗೆ ಹುಷಾರಿರಲಿಲ್ಲ ಡಾಗಿ --

ನಾವೆಲ್ಲ ಹಿಂದೆ ಎಲ್ಲ ಹೊಳೆಗೆಲ್ಲ ಬಟ್ಟೆ ತಗೊಂಡು ಹೊಗ್ತಿದ್ವು ಬಟ್ಟೆ ತೊಳ್ಕೊಂಡು ಬರ್ತಿದ್ವು ಈಗ ಬಾನ್ ಈಗ ಒಂದು ವಾಷಿಂಗ್ ಮಿಷಿನ್ ಬಂದು ಅನುಕೂಲ ಮಾಡಿದೆ ನಮಗೆ.

ಸ್ವೀಟ್ ತಂದ್ ಆಯ್ತಾ ಮತ್ತೆ ಐಸ್ ಕ್ರೀಮ್ ತರ್ತೀವಿ ಸ್ವೀಟ್ ತರ್ತೀವಿ.

ಆಹ್ಹ್ಹ್ ದುಡ್ಡ್ ತಗೊಳ್ಬೇಕಿತ್ತು ಇವಾಗ ಎ ಟಿ ಎಮ್ ಹಾಕಿ ನಾವು ದುಡ್ಡ್ ತಗೋಳಿ ನಾವು ಎಲ್ ಬೇಕಾದರೂ ದುಡ್ಡ್ ತಗೊಂಡು ನಾವು ತಗೋಲ್ಬಾಹುದು ಬ್ಯಾಂಕ್ ಕ್ಕಿನಿಂದ.

ಶಿವಮೊಗ್ಗದಲ್ಲಿ ಅಲ್ಲಿ ಒಂದ್ ಒಂದು ಎರಡು ಎರಡು ಕತ್ತೆ ಐತ್ತೆ ಹಿಂದೆ ಕತ್ತೆ ಹತ್ರ ಬಹಳ ದ ಅಹ್ ದುಡಿಮೆ ಮಾಡ್ಸ ಕೊಳ್ತಿದ್ದರು ಜನಗಳು.

ಮೊನ್ನೆ ದೀಪಾವಳಿಗೆ ಹಬ್ಬ ಬಂತು ಉಓಓಓಓ ಸೇಬು ದ್ರಾಕ್ಷಿ ಇಇಇಇ ಹೀಏಏಏ ಈ ಎಲ್ಲ ಹಣ್ಣುಗಳು ತಂದು ಮನೇಲಿ--

ಮೊನ್ನೆ ತೀರ್ಥಹಳ್ಳಿಗೆ ಜೋಗಿ ಈ ನನ್ ಮಗಳಿಗೆ ನಾಲ್ಕು ಚೂಡಿದಾರ ಡ್ರೆಸ್ಸು ಮತ್ತೆ ಮಕ್ಕಳಿಗೆ ಸಣ್ಣ್ ಸಣ್ಣ್ ಪೆಟಿಕೋಟ್ ಆಹ್ಹ್ಹ್ ತ್ರಿ ಇದನೆಲ್ಲ ತಂದು ಕೊಟ್ಟಿದ್ದೀನಿ.